ಇದು ಒಂದು ಊಟದ ಪ್ಲೇಟ್ ಎಂದು ಹೇಳಬಹುದು.

ಎಲ್ಲರ ಬಾಯಲ್ಲಿ ನೀರನ್ನು ತರುತ್ತಿರುವಂಥಹ ಒಂದು ಸಂದರ್ಭವಾಗಿದೆ.

ಹಾಗು ಈ ಕಟ್ಟಡಗಳ ಮುಂಭಾಗದಲ್ಲಿ ಹಲವಾರು ಗಿಡ ಮರಗಳು ಇರುವುದನ್ನು ನಾವು ಕಾಣಬಹುದು.

ಹಾಗು ದೊಡ್ಡದಾದಂಥ ಕಾಂಪೌಂಡ್ ಗಳು ಗಳು ಇರುವುದನ್ನು ನಾವು ಕಾಣಬಹುದು ಒಂದು --

ಇದರ ಹೆಸರು ಬಾಲ್ ದಾಡಿ ಎನ್ನುವ ಹೆಸರು ಇರುವುದನ್ನು ನಾವು ಕಾಣಬಹುದು.

ಹಾಗು ಒಂದು ದೊಡ್ಡದಾದಂಥ ಕಾಂಪೌಂಡ್ ಇರುವ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣಬುದಾಗಿದೆ.

ಹಾಗು ಇಲ್ಲಿ ಚಟ್ನಿ ಇರುವುದು ಹಾಗು ಸಾಸ್ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ.

ಇದು ಒಂದು ಸೂರ್ಯಾಸ್ಥ ಆಗುತ್ತಿರುವ ದೃಶ್ಯ ಅಂತ ಹೇಳ್ಬಹುದು.

ಇದು ಒಂದು ಮಸೀದಿ ಎಂದು ಹೇಳಬಹುದು.

ಹಾಗು ಈ ರಸ್ತೆಯಲ್ಲಿ ಒಂದು ಸರ್ಕಲ್ ಇರುವುದನ್ನು ನಾವು ಗಮನಿಸಬಹುದು.

ಮಕ್ಕಳನ್ನು ಆಟ ಆಡಲು ಮೋಜು ಮಾಸ್ತಿ ಮಾಡಲು ಇಲ್ಲಿ ಮಕ್ಕಳನ್ನು ಕರೆದು ತರುತ್ತಾರೆ.

ಹಾಗು ಜನರು ಆಟ ಆಡುತ್ತಿರುವುದನ್ನು ನಾವು ಇಲ್ಲಿ ಗಮನಿಸುವ ದೃಶ್ಯವಾಗಿದೆ.

ಹಾಗು ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಎನ್ನುವಂಥ ಫಲಕಗಳನ್ನು ನಾವು ಕಾಣಬಹುದು.

ಇಲ್ಲಿ ಇಳಿಜಾರು ಪ್ರದೇಶದಲ್ಲಿ ಮೋಜು ಮಾಸ್ತಿ ಮಾಡಲು ಬರುತ್ತಾರೆ ಹಾಗೂ --

ಹಾಗು ಸುತ್ತಲೂ ಮಂಜಿನಿಂದ ಕೂಡಿರುವಂತ ವ್ಯವಸ್ಥೆಯನ್ನು ನಾವು ಕಾಣಬಹುದು.

ಇದು ಒಂದು ರಸ್ತೆಯ ದೊಡ್ಡದಾದಂಥ ಹೆದ್ದಾರಿಗಳು ಎಂದು ಹೇಳಬಹುದು.

ಈ ಸರ್ಕಲ್ ನಲ್ಲಿ ಒಂದು ಬಾವುಟ ಹರಡುತ್ತಿರುವುದನ್ನು ನಾವು ಗಮನಿಸಬಹುದು.

ಒಬ್ಬ ವ್ಯಕ್ತಿ ಗಿಡಗಳಿಗೆ ಔಷಧಿಯನ್ನು ಸಿಂಪಡಿಸುತ್ತಿದ್ದಾನೆ.

ಇಲ್ಲಿ ಹಲವಾರು ರೀತಿಯ ಉಪಕರಣಗಳನ್ನು ಜೋಡಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದಾದಂಥ ದೃಶ್ಯವಾಗಿದೆ.

ಈ ಕಚೇರಿಯಲ್ಲಿ ಹಲವಾರು ಕಂಬಗಳು ಇರುವುದನ್ನು ನಾವು ಕಾಣಬಹುದು.

ಸುತ್ತಲೂ ಹಲವಾರು ಹುಡುಗರುಗಳು ನಿಂತುಕೊಂಡು ಪ್ರಯೋಗವನ್ನು ವೀಕ್ಷಣೆ ಮಾಡುವಂಥ ದೃಶ್ಯವನ್ನು ನಾವು ಕಾಣಬಹುದು.

ಹಾಗು ಒಂದು ತಳ್ಳುವ ಗಾಡಿ ನಿಂತಿರುವುದನ್ನು ನಾವು ಗಮನಿಸಬಹುದು.

ಈ ಮಾಲ್ ನಲ್ಲಿ ಹಲವಾರು ರೀತಿಯಂತ ಬಟ್ಟೆಗಳು ಇರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ರೀತಿಯ ಅಂಗಡಿ ಮಳಿಗೆಗಳನ್ನು ನಾವು ಕಾಣಬಹುದು.

ಹಲವಾರು ರೀತಿಯಂತಹ ಅಂಗಡಿ ಮಳಿಗೆಗಳನ್ನು ನಾವು ಕಾಣಬಹುದು.

ಹಲವಾರು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಮರಗಳನ್ನು ನಾವು ಇಲ್ಲಿ ಕಾಣಬಹುದು.

ಈ ರಸ್ತೆಯ ಮದ್ಯದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ಒಂದು ಕಾರ್ ಅನ್ನು ರಿಪೇರಿ ಮಾಡುತ್ತಿರುವುದನ್ನು ನಾವು ಗಮನಿಸಬಹುದು.

ಈ ವಿಮಾನವು ತುಂಬಾ ದೊಡ್ಡದಾಗಿದೆ ಹಾ --

ಒಂದು ಟ್ಯಾಕ್ಟರ್ ಇರುವುದನ್ನು ನಾವು ಕಾಣಬಹುದು.